ಅಲ್ಲಿ ಸೂರ್ಯ ಮುಳುಗ್ತಿದ್ದಾನೋ ಬರ್ತಿದ್ದಾನೋ ಅನ್ನೋದೇ ಗೊತ್ತಾಗಲ್ಲ ತುಂಬಾ ಪ ಪ್ರವಾಸಿಗ್ರು ಬಂದ್ ನೋಡ್ತಾ ಇರೋ ಪ್ಲೇಸ್ ಅಂದ್ರೆ ಆಗುಂಬೆ ದಯ್ವಿಟ್ಟು ಯಾರಾದ್ರೂ ಬಂದ್ ಅಹ್ ಯಾರು ನೋಡ್ಲಾ ಅಂದ್ರೆ ದಯ್ವಿಟ್ಟು ಬಂದ್ ನೋಡಿ ತುಂಬಾ ಸುಂದರವಾದ ಜಾಗ ಅದು.

ಈಗ ನಮ್ಮಲ್ ನಾಟಿ ಕೋಳಿ ಸಂತತಿ ಅನ್ನದೇನೆ ಕಮ್ಮಿ ಆಗಿಬಿಟ್ಟಿದೆ ನಾವಿಗ್ ಏನಂದ್ರು ಫಾರಂ ಕೋಳಿ ಟೈಸನ್ನು ಬರಿ ಅಂಗ್ಡಿ ಇಂದಾನೆ ತರೋದಾಗಿದೆ .

ಗಾರ್ಡೆನ್ನು ತುಂಬಾ ತುಂಬಾ ಇದ್ನೇಲ್ಲ ಬೆಳಿತೀವ್ ಹೂಗಳು.

ಈ ರೆಸ್ಪಾನ್ಸ್ ಮ ತುಂಬ ಚೆನ್ನಾಗಿರತ್ತೆ ಎಲ್ಲರೂ ಆದಷ್ಟು ಎಸ್ ಬಿ ಐ ಅಲ್ಲೇ ಅಕೌಂಟ್ ಮಾಡ್ಕೊಳ್ರಿ--

ರೀತಿ ಮಾಡುವಂತ ಒಂದು ಕೆಪ್ಯಾಸಿಟಿ ಇರೋ ಮನುಷ್ಯನೇ ಒಂದ್ ಇಂಜಿನಿಯರ್ ಅಂತ ಹೇಳ್ತಾರೆ.